ಇದು ತುಂಬಾ ಚೆನ್ನಾಗಿದೆ ಹಾಗೆ ಇದು ವಿಶೇಷ ಶೈಲಿಯಲ್ಲಿ ಇದೆ. ಈ ಪೋಸ್ಟ್ ಮಾಸ್ಟರ್ ಅನ್ನೋರು ಒಂದು ಸೆಂಟ್ರಲ್ ಗೋವೆರ್ನ್ಮೆಂಟ್ನ ಒಬ್ಬ ಎಂಪ್ಲೋಯೀ ಇವರಿಗೂ ತುಂಬಾ ಒಳ್ಳೆ ಸ್ಯಾಲರಿ ಆಗಿ ಒಂದು ರೆಸ್ಪೆಕ್ಟ್ ಇರುತ್ತೆ. ಈ ಚಿತ್ರಣದಲ್ಲಿ ಅವರು ಒಂದು ಬ್ಯಾಗ್ ಹಾಕೊಂಡಿದ್ದಾರೆ.

ಇಲ್ಲಿ ಒಂದು ದೇವಸ್ಥಾನ ಇದೆ ಇಲ್ಲಿ ತೋರಣವನ್ನ ಕಟ್ಟಿದರೆ ಚಪ್ಪರವನ್ನ ಹಾಕಿದ್ದಾರೆ .